ಮುಂಭಾಗದಲ್ಲೆಲ್ಲಾ ಗಿಡಗಳು ಮರಗಳು ಎಲ್ಲಾ ಅಲ್ಲೀ ಇಲ್ಲಿ ಕಾಣುತ್ತಿವೆ ಈ ಕಡೆ ಹುಲ್ಲಿನ ರೀತಿ ಬೆಳೆದಿದೆ.

ಈ ಚಿತ್ರದಲ್ಲಿ ನಾವು ಕಾಣುತಿರುವುದೇನೆಂದರೆ ಇದು ಒಂದು ಜೈನ ಟೆಂಪಲ್ ಅಂದರೆ ಜೈನ ದೇವಸ್ತಾನದ ಒಂದು ಚಿತ್ರಣವಾಗಿದೆ ಇದು ಒಂದು ಮೈಸೂರುನಲ್ಲಿ ಒಂದು ಕಂಡು ಬಂದಿರುವ ಒಂದು ಏರಿಯಾ ದಲ್ಲಿ ಇರವಂದು --

ಚಿತ್ರಣವಾಗಿತು ತುಂಬಾ ಚೆನ್ನಾಗಿ ಜೋಡಿಸಿದಾರೆ.